ಈ ಚಿತ್ರವು ಒಂದು ಡಾಬಾದಲ್ಲಿ ತೆಗೆದ ಚಿತ್ರ ಈ ಚಿತ್ರದ ಹೊರಗಡೆ.

ಈ ಚಿತ್ರವು ಒಂದು ಫಂಕ್ಷನ್ ಚಿತ್ರವಾಗಿರಬಹುದು.

ಈ ಚಿತ್ರವು ಮನೆಯ ಮೇಲಿಂದ ತಗೆದ ಚಿತ್ರ.

ಈ ಚಿತ್ರದಲ್ಲಿ ಸಾಲುಕ ಕಂಬಗಳನ್ನು ವೀಕ್ಷಿಸಬಹುದು.

ಹಾಗೂ ಗೋಡೆಗಳ ಮೇಲೆ ಪೋಸ್ಟರ್ ಗಳನ್ನು ಕ್ಷಿಸಬಹುದು.

ಹಾಗೆ ಇದು ಒಂದು ದೊಡ್ಡ ಬಿಲ್ಡಿಂಗ್ ಆಗಿರುವುದನ್ನು ವೀಕ್ಷಿಸಬಹುದು.

ಅವು ಎರಡು ಮೂರು ದೇವರು ಫೋಟೋ ವನ್ನು ಇಟ್ಟಿರಬಹುದು.

ಹಾಗು ಹಿಂದಗಡೆ ಒಂದು ಸ್ಕ್ರೀನ್ ಅಲ್ಲಿ ಫೋಟೋ ತರ--

ಹಾಗೆ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಪೇಂಟ್ ಮಾಡುವುದು ವೀಕ್ಷಿಸಬಹುದು.

ಈ ಚಿತ್ರವು ಒಂದು ಜಿಮ್ ಮಾಡುವಾಗ ತೆಗೆದ ಚಿತ್ರವಾಗಿದೆ.

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯನ್ನು ವೀಕ್ಷಿಸಬಹುದು.

ಹಾಗು ಹಿಂದೆಗಡೆ ಒಂದು ಹಳೆಯ ಮನೆ ಕಾಣಬಹುದು.